ಹ್ಮ ಅವ್ರು ಅಂದ್ರೆ ನಮ್ಮ್ ಕ~ ನಮ್ಮ್ area ದಾಗ್ ಜಾಸ್ತಿ ಜನಾ ಮನೆಲಿ ಗಣಪತಿ ಕುಂದರ್ಸಲ್ಲ ಅದರ ಸಲ್ವಾಗಿ ಮಾಡ್ತಾರ ಅವ್ರು ಆದೇ ನಮ್ಮ್ area ಗಣಪತಿಗೆ ಒಂದೊಂದ್ ಒಂದೊಂದ್ ಹೊತ್ತು ಪ್ರಸಾದ ಇಟ್ಕೊಂಡ್ಬಿಟ್ಟಿರ್ತಾರ. ಐದ್ ದಿನಾನು ಅಲ್ಲಿ ಇದ್ದಾವ್ರೆಲ್ಲಾ ಅಲ್ಲಿ ಅಲ್ಲಿ ಯಾರ್ರ್ ಕೂಡ್ಸಲ್ಲ ಅಲ್ಲಾ ಅವ್ರೆಲ್ಲಾ ಪ್ರಸಾದ ಇಟ್ಕೊಂಡ್ ಪ್ರಸಾದ ಪ್ರತಿ ವರ್ಷಾನು ಅದೇ ತರಾ ಮಾಡ್ಕೊಂತ ಬಂದಾರ. ಮತ್ತ್ . ಆ ಮತ್ತ್ ಏನ್ ಮಾಡ್ತಾರೆ ಅಂದ್ರ ಇವ್ರಿಗೆಲ್ಲಾ ಕರಸ್ತಾರ. ಹಾಡಾ ಹಾಡೋವ್ರಿಗೆ ಅದ್ ಅವ್ರಿಗೆ jokes ಇವೆಲ್ಲಾ ಇದು ಹೇಳ್ತೀರ್ತಾರಲ್ಲಾ ಅವ್ರನೆಲ್ಲಾ ಕರಸ್ತಾರ. ಏನ್ ಒಟ್ನಲ್ಲಿ ಎಲ್ಲಾ ಚೆನ್ನಾಗಿ ಹುಡ್ಗು~ ಸಣ್ಣ ಹುಡ್ಗುರ್ಗೆ ಆಟಾ ಆಡ್ಸೊದು ಅದ್ರ್ game ಉ ರಂಗೋಲಿ ಸ್ಪರ್ದೆ ಈ ತರಾ ಇಟ್ಟು last ಐದ್ನೇ . ನಾವ್ evening ಸಂಜಿ ಐದ್ ಗಂಟೆ ಅನ್ನೋಷ್ಟೊತ್ತಿಗೆ ಹೆಣ್ಮಕ್ಳು ಎಲ್ಲಾ ಅಲಂಕಾರ ಮಾಡ್ಕೊಂಡ ಮನಿ ಮನಿಗ್ ಹೋಗ್ತೀವಿ ಅವತ್ತ್ ರಾತ್ರಿ ಅನ್ನೋಷ್ಟತಿಗೆ ಅಂದ್ರ ಗಣೇಶನ ಕುಂದರ್ಸಿರ್ತೆವಲ್ಲಾ ಅವತ್ತ್ ಆಗೊಷ್ಟಿತ್ತಿಗೆ. ನಾವ್ ಐದ್ ಮನಿಗ್ ಹೋಗಿ ಐದ್ ಮಂದಿ ಗಣಪ್~ ಮನಿಯೊಳಗಿನ ಗಣಪತಿನ್ ನೋಡಿ ಬರ್ತೆವ್ ನಾವು. ಸರಿ ಆಯ್ತು ರೇಖಾ phone Bye .

ಬೀಳ್ಕೊಡುಗೆ. ಬೀಳ್ಕೊಡುಗೆ ಸಮಾರಂಭ. ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ನಮ್ಗೆಲ್ರಿಗು ಗೊತ್ತಿದ್ದಾಗೆ ಸಾಮಾನ್ಯವಾಗಿ ನಾವ್ ಅದನ್ನ farewell ಅಂತಾ ಕರಿತೇವೆ. ಬೀಳ್ಕೊಡುಗೆ ಸಮಾರಂಭ ಅಂತ್ ನಾವ್ ಎಂತ ಹೇಳ್ತೇವೆ. ಇದನ್ನು ನಮ್ಮ ಯಾವ್ದೆ ಒಂದು ಆಹ್ ವಿದ್ಯಾಭ್ಯಾಸದ ಹಂತದಿಂದ ಮುಗಿದು ನಾವು ಆ ಒಂದು ಶಾಲೆಯಿಂದ ಹೊರಹೋಗುವ ಸಂದರ್ಭದಲ್ಲಿ ಆಹ್ ಮಾಡುವಂತಹ ಆಚರಣೆ ಅಥವಾ ಸಂಭ್ರಮವನ್ನು ನಾವು ಬೀಳ್ಕೊಡುಗೆ ಸಮಾರಂಭ ಅಂತ ಕರಿತೆವೆ. ಈ ಸಮಾರಂಭದಲ್ಲಿ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರು ಅಥವಾ ಆಹ್ ಹಳೆ ವಿದ್ಯಾರ್ಥಿಗಳಾಗಿರ್ಲಿ ಸೇರ್ಕೊಂಡ್ ಮಾಡುವಂತ ಕಾರ್ಯಕ್ರಮವನ್ನು ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳ್ತೇವೆ. ಈ ಬೀಳ್ಕೊಡುಗೆ ಸಮಾರ್~ ಸಮಾರಂಭದ ಆಹ್ ಮಹತ್ವ ಏನ ಅಂದ್ರೆ ಆಹ್ ಒಬ್ಬ ವ್ಯ~ ಆಹ್ ಒಂದು ವಿದ್ಯಾರ್ಥಿ ಆಹ್ ಆ ಶಾಲೆಯಲ್ಲಿ ಕಲಿತು ಆಹ್ ತನ್ನ. ಮುಂದಿನ ಜೀವನಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಆಹ್ ಎಂದು ಶುಭ ಹಾರೈಸುವುದೇ ಈ ಬೀಳ್ಕೊಡುಗೆ ಸಮಾರಂಭದ ಮುಖ್ಯ ಉದ್ದೇಶ. ಆಹ್ ಸಾಮಾನ್ಯವಾಗಿ ನಾವ್ ಕಂಡಂತೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಹ್ ವಿದ್ಯಾರ್ಥಿಗಳೆಲ್ಲಾ ತಮ್ಮ ತಮ್ಮ ಆಹ್ ಅನಿಸಿಕೆಗಳನ್ನೆಲ್ಲಾ ಹಂಚಕೊಳ್ತಾರೆ ಅಂದ್ರೆ ಅವ್ರ ಯಾವ ರೀತಿಯಲ್ಲಿ. ಆಹ್ ವಿದ್ಯಾಭ್ಯಾ~ ಅವರ ವಿದ್ಯಾಭ್ಯಾಸ ಹೇಗೆ ಎಲ್ಲಾ ಮುಂದುವರೆಯಿತು ಜೊತೆಗೆ ಆಹ್ ಅವ್ರ ಈ ಶಾಲೆ ಅಥವಾ ವಿದ್ಯಾಸಂಸ್ಥೆಯಿಂದ ಏನೆಲ್ಲಾ ಕಲ್ತಕೊಂಡ್ರು ಅದರ್ ಜೊತೆಯಲ್ಲಿ. ಅವರ ಮತ್ತು ಅವರ ಶಿಕ್ಷಕ ಅವರ ಶಿಕ್ಷಕರ ಜೊತೆ ಇರುವಂತಹ ಸಂಬಂಧ ಆಗಿರ್ಲಿ ಯಾವ್ ರೀತಿ ಇರ್ತದೆ ಅದೆ ಇತ್ತು ಅನ್ನೋದನ್ನ ಆಹ್ ತಮ್ಮ ಅನಿಸಿಕೆಗಳ ಮೂಲಕ ವ್ಯಕ್ತಡಿಸ್ತಾರೆ. ಜೊತೆಗೆ ಶಿಕ್ಷಕರು ಸು~ ಕೂಡಾ ತಮಗೆ ಇಷ್ಟವಾದಂತಹ ವಿದ್ಯಾರ್ಥಿಗಳ ಬಗ್ಗೆ ಆಹ್ ತಮ್ಮ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮುಂದೆ ಇಡ್ತಾರೆ. ಅದರ ಜೊತೆಗೆ ಆಹ್ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಆಹ್ ಸಬ್~ ಸಮಾರಂಭವನ್ನುಸ ಇದ್ರಲ್ಲಿ ಏರ್ಪಡಿಸಿರುತ್ತಾರೆ. ಅದರ ಜೊತೆಗೆ ಆಹ್ ಆಹ್ ಇದ್ ಈ ಕಾರ್ಯಕ್ರಮದಲ್ಲಿ. ಆಹ್ ಒಂದು ಶಿಕ್ಷಕ ಮತ್ತು ಆಹ್ ವಿದ್ಯಾರ್ಥಿಗಳ ನಡುವಿನ ಬಾಂದವ್ಯವನ್ನ ನಾವ್ ಕಾನ್ಬಹುದು. ಆಹ್ ವಿದ್ಯಾರ್ಥಿಗಳು ತಮ್ಮ ಶಿಕ್ಷರಿಗೆ ಕೃತಜ್ಞತೆಯನ್ನು ಹೇಳಲು ಹಲವಾರು ರೀತಿಯಾದಂತ ಕಾರ್ಯಕ್ರಮಗನ್ನ ನಡಸ್ತಾರೆ. ಸಾಮಾನ್ಯವಾಗಿ ತಮ್ಮ ಆಹ್ ನೃತ್ಯದ ಮೂಲಕ ಆಗಿರ್ಲಿ ಅಥವಾ ಹಾಡಿನ ಮೂಲಕವಾಗಿರ್ಲಿ ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಹೇಳ್ತಾರೆ. ಅದೆ ಜೊತೆಯಲ್ಲಿ ಆಹ್ ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವ. ಆಹ್ ಬೇರೆ ವಿದ್ಯಾರ್ಥಿಗಳು ಆಹ್ ತಮ್ಮ ಆಹ್ ಹಿರಿಯ ಸಹಪಾಠಿಗಳಿಗೆ ಹಲವಾರು ರೀತಿಯಾದಂತಹ ಆಟೋಟ ಸ್ಪರ್ದೆಗಳನ್ನೆಲ್ಲಾ ನಡಸ್ತಾರೆ ಇದರ್ ಜೊತೆಗೆ. ಆಹ್ ಒಂದು ಅವರು ಕಳೆದಂತಹ ಸಂದರ್ಭಗಳನ್ನು ಆ ಶಾಲೆಯಲ್ಲಿ ಕಳೆದಂತ ಸಂದರ್ಭಗಳನ್ನು ನೆನ್~ ನೆನಪಿಸಿಕೊಳ್ಲಿಕ್ಕೆ ಇದು ಸಹಾಯಕ ಮಾಡ್ತ~ ಸಹಾಯ ಮಾಡ್ತದೆ. ಆಹ್ ಜೊತೆಗೆ ಆಹ್ ಈ ಸಮಾರಂಭದಲ್ಲಿ ಆಹ್ ಪಾಲ್ಗೊಂಡಂತವರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವ ಮೂಲಕ ಆಹ್ ಒಂದು ಉತ್ತಮ ರೀತಿಯಾದಂತಹ ಬಾಂಧವ್ಯವನ್ನು ವ್ಯಕ್ತಪಡ್ಸಿಕೊಳ್ತಾರೆ. ಇದರ್ ಜೊತೆಗೆ ಆಹ್ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಹ್ ಸಾಮಾನ್ಯವಾಗಿ ನಾವ್ ನೋಡ್ಬಹುದಾದಂತಹದ್ ಅಂದ್ರೆ ಅನಿಸಿಕೆಗಳನ್ನ ಹಂಚಕೊಳ್ಳೋದು ಆಹ್ ಅಥವಾ. ಸನ್ಮಾನ ಕಾರ್ಯಕ್ರಮಗಳು ಜೊತೆಗೆ ಆಹ್ ವಿವಿಧ ವಿಧ~ ವಿಧವಾದಂತಹ ಆಟೋಟ ಸ್ಪರ್ಧೆಗಳು ಆಹ್ ಈ ಸ್ಪರ್ಧೆಗಳನ್ನೆಲ್ಲಾ ನಡ್ಸುವ ಮೂಲಕ. ಹ್ಮ್ ಆ ವಿದ್ಯಾರ್ಥಿಗಳಿಗೆ ಆಹ್ ಯಾವ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮಾಡಿಕೊಡ್ತೇವೆ ನೋಡಿ ಆ ವಿದ್ಯಾರ್ಥಿಗಳಿಗೆ ಆ ವಿದ್ಯಾಸಂಸ್ಥೆಯಲ್ಲಿ ಅವರು ಕಳೆದಂತ ಸಮಯ ಆಗಿರ್ಲಿ. ಅಥವಾ ಅವ್ರ ಸಹಪಾಠಿ ಜೊತೆಯಾಗಿರ್ಲಿ, ಶಿಕ್ಷಕರ ಜೊತೆ ಆಗಿರ್ಲಿ ಇದ್ದಂತಹ ಬಾಂದವ್ಯವನ್ನು ಮರುನೆನಪ್ ಮಾಡಕೊಳ್ಳಲ್ಸ ಇದು ಒಂದು ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತದೆ.

ಒಂದು ವಿದ್ಯಾಸ~ ಆಹ್ ಈ ಕಾರ್ಯಕ್ರಮದಲ್ಲಿ ಆಹ್ ಬೀಳ್ಕೊಡುಗೆ ಆಗುತ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಸಂಸ್ಥೆಗೆ ತಮ್ಮ ಕೈಯಲ್ಲಿ ಆದಷ್ಟು ಸಹಕಾರವನ್ನು ನೀಡಿ. ಯಾವುದಾದರು ಒಂದು ರೀತಿಯಾದಂತಹ ಉಡುಗೊರೆಯನ್ನು ನೀಡಿ ಆಹ್ ಹೋಗುತ್ತಾರೆ. ಆಹ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನ್ ಅಂತ್ ಅಂದ್ರೆ ಆಹ್ ಆ ವಿದ್ಯಾರ್ಥಿಗಳ. ಮುಂದಿನ ಜೀವನ ಅಥವಾ ಮುಂದೆ ಅವ್ರು ಹೋಗುವಂತಹ ಕಾರ್ಯ ಆಗ್ಲಿ ಕೆಲ್ಸಾ ಆಗಿರ್ಲಿ ಅಥವಾ ಯಾವ್ದೆ ಮುಂದಿನ ಆಹ್ ಶಿಕ್ಷಣಕ್ಕೆ ಆಹ್ ಒಂದು ಶುಭ ಹಾರೈಸುವಂತಹ ಉದ್ದೇಶ ಈ ಕಾರ್ಯಕ್ರಮದ್ದಾಗಿರ್ತದೆ ಅಂತ ಹೇಳ್ಬಹುದು. ಆಹ್ ಸಾಮಾನ್ಯವಾಗಿ ಈ ಕಾರ್ಯಕ್ರಮದ ಕಾರ್ಯಕ್ರಮ ನಡ್ಸೊದ್ರಿಂದ ವಿದ್ಯಾರ್ಥಿಗಳಿಗೆ ಆಹ್ ಮುಂದೆ ಪ್ರೋತ್ಸಾಹಿಸಲು ಸಹ ಇದು ಸಹಾಯ ಮಾಡ್ತದೆ.

ಏನ್ ಎಲ್ಲೂ ಹೋಗಿಲ್ವ?

ಅಯ್ತು , ಇವಾಗ ಅಯ್ತು ಮಾಡಬೇಕು ಇನ್ನು ಮಧ್ಯನ ಊಟ ,

ನಾನು ಮುದ್ದೆ ಸಾಂಬಾರ್ ,

ನೆನ್ನೆ ಎಲ್ಲೋ ಹೋಗಿದ್ದೆ travelling ಅಂದೇ, ಹುನಪ್ಪ ನನ್ friends ಜೊತೆ ಎಲ್ಲ ಹೋಗಿದೆ ಬಸ್ ಅಲ್ಲಿ

tourist ಎಲ್ಲ ಕಡೆ ಗೋವಾ ಮತ್ತೆ ಇದು ಯಾವದು ಮೈಸೂರ್ ,

ಗಂಗಾ ಜಲ ಅ ಕಡೆ ಎಲ್ಲ ಓಡಾಡ್ಕೊಂಡ್ ಬಂದ್ವಿ,

full india ಎಲ್ಲ ಹೋಗಿಲ್ಲ ಕಣೋ ಸ್ವಲ್ಪ ದೂರ ,

ಕರ್ಜು ಒಂದು ಒಂದು ಇಪತು ಐದು ಸಾವಿರ ಮೂವತು ಸಾವಿರ ಅಯ್ತು ,

ಅಂದ್ರೆ ಎಲ್ಲರಿಗೂ ಸೇರಿ ಇಪತು ಐದು ಸಾವಿರ ನ ಹ್ಮ್ ಹ್ಮಂ ಒಬ್ಬೊಬ್ಬರಿಗೆ ಐದು ಐದು ಸಾವಿರ ಐದು ಐದು ಸಾವಿರ ಬಿಳ್ತು,

ಅದರಲ್ಲಿ ನಾವು ಹೊಗಿದು ಒಂದು ಅತ್ತು ಜನ ಹೋಗಿದ್ವಿ ,

ಅಲ್ಲಿ ಇನ್ನು ಜಾಸ್ತಿನೆ ಬಿಳ್ತು ಕಣೋ ಒಟ್ನಲ್ಲಿ tourist ಗಾಲ side ಇಂದ ಒಂದು ಇಪತು ಐದು ಮುವತು ಅಯ್ತು

ಇನ್ನು ಜಾಸ್ತಿನೆ ಅಗಿರುತೆ ಒಂದು ನಲವತು ಐದು ಸಾವಿರ ಅಗಿರುತೆ , ಅಲ್ಲಿ ಊಟದು ಕರ್ಚು stay ಮಾಡ್ಕೊಂಡಿದು ಕರ್ಚು ಎಲ್ಲ ಜಾಸ್ತಿನೆ ಆಗಿದೆ ,

normal ಇದರ ಕಾಡಿ ಟಿ ಟಿ ಕಾಡಿ

ಇ travel ಎಲ್ಲ ಮಾಡ್ದಾಗ ನಿನಗೆ ಏನ್ಎನತ್ರಲ್ಲಿ ಹೋಗಗೆ ಇಷ್ಟ ಜಾಸ್ತಿ ಬಸ್ ಹ train ಹ ಇ ತರ ಟಿ ಟಿ ನ. train ಅಲ್ಲಿ ಬಸ್ ಅಲ್ಲಿ ಒಂದು ಒಂದು vehicle ಅಲ್ಲಿ ಒಂದು ಒಂದು ತರ ಖುಷಿ ಸಿಗುತ್ತೆ.

but friends ಜೊತೆ ಸಿಗೋ ಖುಷಿ ನೆ ಬೇರೆ vehicle ನಲ್ಲಿ ಒಬ್ಬರೇ ಹೋಗೋ ಖುಷಿನೆ ಬೇರೆ ,

ಬಸ್ ಅಲ್ಲಿ ಹೋಗೋ ಖುಷಿ ನೆ ಬೇರೆ ಬಸ್ ಅಲ್ಲಿ ಅಂದ್ರೆ ಎಲ್ಲ ಗಿಜಿ ಗಿಜಿ ಅಂತ ಇರುತೆ ,

but train ಅಂದ್ರೆ ನಾವು ಎಲ್ಲ ಎಲ್ ಬೇಕಾದ್ರು ನಿಂತಕೊಳಬಹುದು feel ಮದ್ಬೋಹುದು nature ನ but ಬಸ್ ಅಲ್ಲಿ ಅಸ್ಟು

ಅತರ two wheeler ಅಲ್ಲಿ ಆದ್ರೆ two wheeler ಅಲ್ಲಿ ಜಾಸ್ತಿ ಹೊತು ಹೊದಿಸ್ಕೊಂಡ್ ಹೋಗಗೆ ಆಗಲ್ಲ back pain ಬರುತ್ತೆ health issue ಆಗ್ತಾ ಇರುತೆ.

ಅದು but ಟಿ ಟಿ ಗಡಿ ಯಲ್ಲಿ ಹೋದ್ರೆ safe friends ಜೊತೆ enjoy ಮಾಡ್ಬೋಹು dance ಮಾಡ್ಬೋಹು ನಮ್ದೆ own ಆಗಿ vehicle ಅಂತ ಹೋದ್ರೆ ತುಂಬಾ ಖುಷಿಯಾಗಿ enjoy ಮಾಡ್ಬೋಹು but

ಹೌದು ಅದು ಎಲ್ಲ ok but , ಕರ್ಚು ., ಕರ್ಚು ಮುಖಾಂತರ ನೋದೊದದ್ರೆ ಟ್ರೈನ್ ನಲ್ಲಿ ಹೋದ್ರೆ ತುಂಬ ಕಡಮೆ ಕರ್ಜು ಆಗುತೆ ಅಂತ. ಹೌದು ಹೌದು but, train ನಲ್ಲಿ ಹೋಗೋ ದಕ್ಕುನು but ticket ಎಲ್ಲ ಮುಂಚೆನೇ reserve ಮಾಡಬೇಕಗಿತು ಇದು emergency plan ಹಾಕೊಂಡು ಹೋದ್ವಿ.

ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಏನೋ ಅಯ್ತು ಬಿಡು ಹೋಗ್ಲಿ ಕರ್ಚ್ ಅಯ್ತು ,

ಹು ಹುಷಾರಾಗಿ ಹೋಗಿಬಿಟ್ಟಿ ಬಂದ್ರಿ ಖರ್ಚಾಗಿರೋದ್ ಬಗ್ಗೆ ಯೋಚನೆ ಮಾಡಿ ಪಲ್ಲ ಇಲ್ಲ ಆಗೋಗಿರೋದು ಆಗೋಗಿದೆ.

ಆಮೇಲೆ,

ಯಾವ್place ಅಂದೆ ಮುರುಡೇಶ್ವರ ಮೈಸೂರು

ಯಾವುದು ತುಂಬಾ ಇಷ್ಟ ಆಗಿತ್ತು ನಿನಗೆ. ನನಗೆ ತುಂಬಾ ಇಷ್ಟ ಆಗಿದ್ದು ಮುರುಡೇಶ್ವರ ಗೋವಾ.

ಗೋವಾದಲ್ಲಿ full ಸಮುದ್ರ ಇದೆ ಸುತ್ತ ಸಮುದ್ರ

ಅಲ್ಲಿ ಇರುವಂತ nature ರು ,

environment plants ಮರ ಮತ್ತೆ ಅಲ್ಲಿ ಬಿಸಿಲಲಿ , enjoy ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ,

ಎಲ್ಲ ಸುಂದರವಾಗಿ ಕಾಣುತ್ತೆ enjoy ಮಾಡ್ಬೋದು ನಮ್ಮ ನೋವಿನಲ್ಲಿದ ಅಲ್ ನಿಂತ್ಕೊಂಡು ಗೋವಾ ಬೀಚ್ ನೋಡ್ತಾ ಇದ್ರೆ ನಮ್ಮ ಮನಸಲ್ಲಿರೋ ಮನಸಲ್ಲಿರೋ ನೋವು ಎಲ್ಲ clear ಆಗುತೆ ,

ನಮ್ಮ ಬೇಜಾರೆಲ್ಲ ಕಳಿಯುತ್ತೆ.ಶಾಂತವಾಗಿ ಇರುತ್ತೆ ಜಾಗ. beach ಬಿಟ್ರೆ ಅಲ್ಲಿ ಏನೂ ಇಲ್ಲ ಅಲ್ವಾ ಬೇರೆ.

ಎಲ್ಲಾ ತರ ಇದೆ ಕಣೋ ಇಂಥದಿಲ್ಲ ಅನ್ನಂಗಿಲ್ಲ ದೊಡ್ಡ ದೊಡ್ಡ buildings ಇದೆ restaurants ಗಳು ಇದೆ.

ಆಮೇಲೆ ದೊಡ್ಡ ದೊಡ್ಡ apartments ಇದೆ head mans ದೂ buildings ದೊಡ್ಡ ದೊಡ್ಡದಾಗಿ ಇದೆ.

Enterprises ಜಾಗ ಇದೆ ದೊಡ್ಡ ದೊಡ್ಡ company ಗಳು ಇದೆ. ಚೆನ್ನಾಗಿದೆ ಬಟ್ ಅಲ್ಲಿನ language ಹು,

ನಮ್ ಭಾಷೆ ಎಲ್ಲ ಸ್ವಲ್ಪ different ಆಗಿದೆ.

ಅಲ್ಲಿ ಜಾಸ್ತಿ oil ಜಾಸ್ತಿ ಬಳಸ್ತಾರೆ ಅಲ್ಲಿ,

ಹ್ಮ್ಜಾ ಸ್ತಿ ಬೆಣ್ಣೆ oil ಜಾಸ್ತಿ ಅದನ್ನು ಬಳಸಿ ನೆ ಅಡಿಕೆ ತಯಾರ್ ಮಾಡ್ತಾರೆ.

ಅ ಮುರುಡೇಶ್ವರ ಅಲ್ಲಿ ಅಷ್ಟೇ ಅಲ್ಲೂ ಕೂಡ same ಇರುತ್ತೆ ಜಸ್ತಿ but ಅಲ್ಲಿ ತುಂಬಾ ಚೆನ್ನಾಗಿರೋದು ಅಂದ್ರೆ ಮುರುಡೇಶ್ವರದ ಕಡೆ ಪ್ರಸಾದ.

ಅಲ್ಲಿ ಲಡೂ ಕೊಡ್ತಾರೆ,

ಲಾಡು ಮತ್ತೆ ಇದು ,ಯಾವದು ತಿರತಾ ಕೊಡ್ತಾರೆ , ಹ ಊಟ ಎಲ್ಲ ಏನು ಹಾಕಲ್ಲ ? ಅನ್ನದಾನ ನು ಇದೆ ಅನ್ನದಾಸೋಹ ಅಲ್ಲೂ ಕೂಡ ಊಟ ತಿಂದೆ ದೇವರ ಪ್ರಸಾದ.

ಧರ್ಮಸ್ಥಳದಲ್ಲಿ ಯಾವ ತರ ಇದೆಯೋ ಮುರುಡೇಶ್ವರದಲ್ಲಿ ಅದಕಿನ್ನ ಹೆಚ್ಚಾಗಿದೆ. ಹ ಕೇಳಿದ್ದೀನಿ ಊಟ ಎಲ್ಲ ಚೆನ್ನಾಗಿರುತ್ತೆ ಅನ್ನಾದನ ಎಲ್ಲ ಹ ಮಂಗಳೂರು ಕಡೆ food ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ಕಡೆ ಮಾತಾಡೋ ಭಾಷೆನು ಕೂಡ ತುಂಬಾ ಚೆಂದ ಮತ್ತೆ ಕೇಳಿಸ್ಕೊಳ್ಳೋದಕ್ಕೂ ಮಾತಾಡೋದಕ್ಕೂ ತುಂಬಾ ಇಷ್ಟ ಆಗುತ್ತೆ.

ನನಗು ಕೂಡ ಮಾತಾಡಕೆ ಬರಲ್ಲ,

ಅವರ ಜೊತೆ ನಡುವಳಿಕೆ ಇಟ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಎಲ್ಲಾ ಅಲ್ಲಿ ಇದ್ದಿದ್ friends ಗಳು.

Friends ಗಳು ಇದ್ರು ಸ್ವಲ್ಪ ಜನ ಕೆಲವರ ಆಕಡೆ ಇದ್ದರೆ ಮಂಗಳೂರು ಅವ್ರು

ಅವರ ಜೊತೆ enjoy ಮಾಡಿಕೊಂಡಿ ತರ್ಲೆ ಮಾಡಿಕೊಂಡಿ dance ಮಾಡಿಕೊಂಡಿ. ಕಾಲ್ ಎಳ್ಕೊಂಡು ನಿನ್ನ ಕಾಲು ನಾನ್ ಹೇಳ್ಕೊಂಡು ನನ್ನ ಕಾಲು ನೀನು ಹೇಳ್ಕೊಂಡು ಹಂಗೆ ಚೆನ್ನಾಗಿ enjoy ಮಾಡ್ತಾ ಇದ್ವಿ. ಹ ನಿಮ್ಮ ಗೋವಾದಲ್ಲಿ ಏನ್ cheap ಹ ಏನು ಎಲ್ಲ ಜಾಸ್ತಿ ನ items ಊಟ ಎಲ್ಲ. ಊಟ cheap ಅಗೆ ಆಗೋಯ್ತದೆ ಅಷ್ಟೇನೂ ಜಾಸ್ತಿ costly ಅನ್ನಿಸಲಿಲ್ಲ ನಾವು costly ಯಾತರ ಹೋಗ್ತೀವಿ ಬಜೆಟ್ ಆತರ.

ಆಮೇಲೆ ಅಲ್ಲಿ ಯಾರನ್ನಾದರೂ ನೀನು meet ಏನಾದ್ರೂ ಮಾಡ್ದ ಅಂದ್ರೆ ಅವರೇನಾದ್ರೂ inspire ಮಾಡಿದ್ರಾ ನಿನಗೆ, ಅಲ್ಲಿ ಗುರುಗಳು ಒಬ್ಬರು ಇದ್ರೂ.

ಹ ಮುರುಡೇಶ್ವರ ಅಲ್ಲಿ

ಹ ಸಾಧುಗಳಿದ್ರೂ but ಅವರ ಹೆಸರು ನಾನು ಅಷ್ಟು ಸರಿಯಾಗಿ ನೋಡ್ಲಿಲ್ಲ,

but ಅವರು ತುಂಬಾ ಜನಗಳಿಗೆ ಹ Motivation ಕೊಡ್ತಾ ಇದ್ರು ಯಾವ್ ರೀತಿ ಇರ್ಬೇಕು ಏನ್ ಮಾಡಬೇಕು ದೇವರಲ್ಲಿ ಭಕ್ತಿ ಯಾವ ತರದಲ್ಲಿ ತೊಡಗಬೇಕು ಅನ್ನೋದ್ ಬಗ್ಗೆ ಹೇಳ್ತಾ ಇದ್ರು.

ಜೊತೆಗೆ ಬರೋ ಭಕ್ತಾದಿಗಳೆಲ್ಲ ಅವರ ಆಶೀರ್ವಾದ ಪಡಿತಾ ಇದ್ರು ನಾವು ಕೂಡ ಆಶೀರ್ವಾದ ಪಡ್ಕೊಂಡ್ವಿ.

first ಹೋಗಿದ್ ತಕ್ಷಣ ದೇವರ ದರ್ಶನ ಮಾಡಿ ಊಟ ಮಾಡಿ,